ಆ college ಇಂದ ಮನೆಗ್ ತಲುಪಿದ್ಯ?

ಇಲ್ಲ ಇಲ್ಲ ನಾನ್ ತಲಪಬೇಕಷ್ಟೆ ಈಗ ನಾನು ಅಂದ್ರೆ ನಮ್ಮ college ಹತ್ರ ಒಂದು ನಾಟಕ ಉಂಟು. ಹಾಗೆ ಅಲ್ಲಿ ಬಂದು ಹೋಗ್ಲಿಕ್ಕೆ ಉಂಟು ಹಾಗೆ ಇಲ್ಲೇ ನಿಂತಿದ್ದೇನೆ college ಅಲ್ಲೇ.

ಅದು ಆರು ಗಂಟೆಗೆ ಕಾಲೇ~ ಇದು ನಾಟಕ ಹಾಗೆ.

ಹಾ ನಾನ್ call ಮಾಡಿದ್ದು ಎಂತ ಅಂದ್ರೆ ನಾಡಿದ್ದು ಒಂದು match ಇತ್ತು Cricket match ಇತ್ತು.

ಹಾಗೆ ನಮ್ಮ team ಅಲ್ಲಿ ಚೂರು ಜನ ಕಮ್ಮಿ ಇತ್ತು ಹಾಗೆ ಒಂದು.

ಹಾ ಎರಡು, ಮೂರು ಜನ ಬೇಕಿತ್ತು ಹಾಗೆ ನೀನ್ ಆಡ್ತಿ ಅಂತ ಗೊತ್ತುಂಟಲ್ಲ ಹಾಗೆ ನಿಂಗೊಂದು call ಮಾಡಿದ್ದು ಬರಬಹುದಾ ಅಂತ.

Puttur ಲ್ಲಿ ಆ ನಗರದಲ್ಲಿ ನಮ್ಮ ಇದೆ college ಹತ್ರದ ground ಅಲ್ಲಿ.

ಎಸ್ಟ್ ಜನರದ್ದು team ? ಅಲ್ಲ ಒಂದೊಂದು ಕಡೆ ಒಂದೊಂದು ರೀತಿ number ಇರ್ತದೆ.

ಹಾಗೆ over arm match .

ತಾರೀಕು ಹದಿನಾರು ಹದಿನಾರು ನಾಡಿದ್ದು Sunday .

ಹಾ ಮತ್ತೆ ಇದು prize ಹತ್ತು ಸಾವಿರ ಉಂಟು first prize .

ಹಾಗೆ ಮತ್ತೆ ಸರಣಿ ಶ್ರೇಷ್ಠ, ಪಂದ್ಯ ಶ್ರೇಷ್ಠ ಹಾಗೆ ಬೇರೆ ಬೇರೆ ಉಂಟು ಹಾಗೆ.

ಮತ್ತೆ entry fees ಒಂದು team ಗೆ thousand rupees ಹಾಗೆ.

ಹೇಳ್ತೆ ಎರಡು ದಿವಸ ಮೊದ್ಲು ಹೇಳ್ಬೋದ್ ಅಲ್ಲ?

ಎಷ್ಟು ಜನ ಬರ್ತಾರಂತ.

ಹೌದು, ರೇವತಿ . ಹ ಉಷಾರಿದ್ದೇನೆ, ನೀವು? ನಾನು ಚೆನ್ನಾಗಿದ್ದೀನಿ.

ಹಾ ನಂದೂನು ಅಗೋಯ್ತು.

Special ಇವತ್ತು ಇದು ಸಾಂಬಾರ್ ಮಾಡಿದ್ದೆ, ಟೊಮೇಟೊ ಗೊಜ್ಜು ಮಾಡಿದೆ.

ನಮ್ಗೆ ನಾನು chicken fry ಮಾಡಕೆ ಇಟ್ಟಿದೀನಿ ಮಾಡಿ.

ಆಮೇಲೆ, ರಸಂ ಮಾಡಿದೆ ಇನ್ನ ತರ್ಕಾರಿ ಮಾಡಿದೆ. ಹಾ Christmas ಎಲ್ಲ ಗಮ್ಮತಾ ಮತ್ತೆ? ಹ Christmas ಎಲ್ಲ ಗಮ್ಮತ್ ಆಯ್ತು. ಹ ಹ ಮಾಡಿದ್ದೀರಿ? Christmas ಗೆ ಅಂತು chicken ಬಿರಿಯಾನಿ ಮಾಡಿದೆ.

ಮತ್ತೇ chicken fry ಇತ್ತು.

ನಿಮ್ದು new year ಅದ್ದು ಹೇಗಾಯ್ತು? ಹ ನ~ ನನ್ ಸ್ವಲ್ಪ non veg ಅಷ್ಟು ನನ್ಗೆ ಬರುದಿಲ್ಲಾ, veg ಅಲ್ಲೇ ಮಾಡುದು .

Chicken ಬಿರಿಯಾನಿ ಎಲ್ಲ ಚ~ ಒಳ್ಳೆದು ಮಾಡ್ತಿರಾ ನೀವು? ಹಾ ನಾನ್ ಮಾಡ್ತೀನಿ ನಮ್ ಮಕ್ಳಿಗೆ non veg ಇಲ್ಲಾಂದ್ರೆ ಊಟ ಮಾಡಲ್ಲ. ಹೌದೌದು, ಹಾ ಅದೆ ಅದೆ ಚಿಕ್ಕಾ~ ಬಿರಿಯಾನಿಗೆ ಎಲ್ಲ ಅದು ನೀವ್ ಹೇಗೆ ಹಾಕ್ತೀರ ಅದೆಲ್ಲ recipe ಸ್ವಲ್ಪ ಹೇಳ್ಬೋದಾ? ನಾನು ಒಂದೊಂದು ಸರ್ತಿ powder ಹಾಕಿನು ಮಾಡ್ತಿನಿ.

ಕೊತಂಬರಿ, ಧನಿಯಾ powder , ಜೀರ powder ಅದನ್ನೆಲ್ಲಾ ಹಾಕಿ ಮಾಡ್ತಿನಿ.

ಒಂದೊಂದು ಸರ್ತಿ ಅದು chicken ಬಿರಿಯಾನಿದೆನೇ powder ಸಿಗುತಲ್ವಾ .

ಒಂದೊಂದು ಸರ್ತಿ ತೆಂಗಿನಕಾಯಿ ಹಾಕಿ ಎಲ್ಲ ಮಸಾಲ ಹಾಕಿ ಕಡ್ದು ಎಲ್ಲ ಮಾಡ್ತಿನಿ.

ಒಂದು ತುಂಬ ಸಮಯ ತೊಗೊಳುತಲ್ವಾ ಈ ತೆಂಗಿನಕಾಯಿ ಹಾಕೋದು, ಕಡಿಯೋದು ಅದು ಇದು ಅಂತ.

Urgent ಗೆ ಬೇಕಂದ್ರೆ cooker ಅಲ್ಲಿ ಹಾಕಿ ಎಲ್ಲ powder ಎಲ್ಲ ಹಾಕಿ chicken ಬಿರಿಯಾನಿ ಮಸಾಲ powder, chicken ಎಲ್ಲ ಹಾಕಿ ಒಟ್ಟಿಗೆ ಎರಡು whistle ತೆಗ್ದು ಬಿಟ್ಟ್ರೆ ಆಗೋಗುತ್ತೆ. ಎರಡು whistle , ಅದು ತೆಂಗಿನದ್ದು ಹಾಲು ಹಾಕ್ಬೇಕ ಅದಕ್ಕೆ? ಇಲ್ಲ ಬೇಕಂದ್ರೆ ಹಾಕ್ಬೋದು, ಇಲ್ಲಾಂದ್ರೆ ಈ ಇದು ಮೊಸ್ರು ಹಾಕಿನು ಮಾಡ್ಬೋದು. ಮೊಸ್ರು ಹಾಕಿ ಅಲ ಹ ಹ . ಇವಾಗ ನೀವ್ urgent ಆಗಿ ಮಾಡುದಾದ್ರೆ ತೆಂಗಿನ ಹಾಲು ತೆಗಿಯುದೆಲ್ಲ time ಆಗುತ್ತೆ ಅಲ್ವ.

ಸ್ವಲ್ಪ ಈ ಮಸಾಲ powder ಎಲ್ಲ ಹಾಕಿ ಈ ಈ~ ಈರುಳ್ಳಿ ಎಲ್ಲ ಹಾಕಿ ಟೊಮೇಟೊ ಹಾಕಿ ಕೈ ಮಾಡ್ಬೇಕಾದ್ರೆ.

ಸ್ವಲ್ಪ ಮೊಸ್ರುನು ಹಾಕಿ ಇ~ ಇದ್ ಮಾಡಿ ಆ ಈ chicken ಎಲ್ಲ ಹಾಕಿ ಕುದ್~ ಕುದ್ಸಿ.